ಸಂಜೆ ಟೈಮ್ಗೆ ಬೀಚ್ ಕಡೆ ಹೋಗೋದಂದ್ರೆನೇ ಒಂತರ ಖುಷಿ.

ಪೆಂಡಿಂಗ್ ಅಲ್ಲಿ ಉಳಕೊಂಡವೇ ಮುಂದೊಂದ ಸತಿ ಹೋಗಿ ಅಲೊಂದು ಒಳ್ಳೆ ರೀತಿಯಲ್ಲಿಎಲ್ಲಾ ನಮ್ಮ ಹಳೆ ಸೇಹಿತರ ಜೊತೆಗೆ ಟ್ರೆಕಿಂಗ್ ಮಾಡಬೇಕು.

ರಾಜ ಅಣ್ಣ ಅಂತ ಒಬ್ಬರು ಬರತಿದ್ರು ಪ್ರತಿ ಬಾನವಾರ ಕಟಿಂಗ್ ಮಾಡಕೊಂಡತ್ತಾ ನಮ್ಮ ಊರು ಕಡೆ ಬರೋರು.